ಇಲ್ಲಿ ದೊಡ್ಡ ದೊಡ್ಡದಾದಂತಹ ಬೆಟ್ಟ ಗುಡ್ಡಗಳಿರುವುದರಿಂದ ಬಹಳ ಇಳಿ ಜಾರು ಪ್ರದೇಶವಾಗಿದೆ.

ಇಲ್ಲಿ ಸೂರ್ಯನ ಕಿರಣಗಳು ನೀರಿನ ಮೇಲೆ ಬಿದ್ದಿರುವುದು ದೃಶ್ಯ ಬಹಳ ಸುಂದರವಾಗಿ ಕಾಣುತ್ತವೆ .

ಇದು ಒಂದು ಎಸ್.ಬಿ.ಐ ಬ್ಯಾಂಕ್ ಇಲ್ಲಿ ಹಲವಾರು ಗ್ರಾಹಕರು ಬಂದು ತಮ್ಮ ಹಣದ ವಹಿವಾಟಿ ವನ್ನು --

ಇದು ಒಂದು ದೊಡ್ಡದಾದ ಮತ್ತು ಸುಂದರವಾದ ಕಣ್ಣಿಗೆ ಮದುವನ್ನು ನೀಡುವಂತಹ.

ಸಣ್ಣ ಸಣ್ಣ ಆಟದ ಸಾಮಾನುಗಳು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಸೈಕ್ಲಗಲ್ಲು ಬಹಳಷ್ಟು ವೆರೈಟಿ ಇವೆ.

ನೋಡಲು ಬಹಳ ಚೆನ್ನಾಗಿ ಇದೆ ಮತ್ತು ವಿವಿಧ ರೀತಿಯ ಹೂಗಳಿಂದ --

ಇದು ಒಂದು ಕಾರ್ ಗ್ಯಾರೇಜು ಅಂಗಡಿ ಈ ಗ್ಯಾರೇಜಿನಲ್ಲಿ ಒಂದು ಕಾರು ನಿಂತಿದೆ.

ಮತ್ತು ಇಲ್ಲಿ ಅಹ್ ಬಹಳಷ್ಟು ಬಿಸಿಲಿನ ವಾತಾವರಣ ಕಾಣುತಿದೆ ಕೆಲವು ವ್ಯಕ್ತಿಗಳು ಛತ್ರಿಯನ್ನು ಇಟ್ಟಿಕೊಂಡಿದ್ದಾರೆ.

ಇಲ್ಲಿ ಮೇಲೆ ಸಿಮೆಂಟ್ ಮತ್ತು ಮರಳನ್ನು ಹಾಕಿದ್ದಾರೆ ಇಲ್ಲಿ ಒಬ್ಬ ವ್ಯಕ್ತಿಯು ಕ್ಯೂರಿಂಗ್ ಮಾಡುತಿದ್ದಾನೆ.

ಇಲ್ಲಿ ಎಲ್ಲ ರೀತಿಯ ಪುಸ್ತಕಗಳು ದೊರೆಯುವುದರಿಂದ ಓದುಗರಿಗೆ ಬಹಳ ಅನುಕೂಲವಾಗಿದೆ .

ಪಕ್ಕದಲ್ಲಿ ರಾಧೆಯು ಇದ್ದಾಳೆ ಹೂವಿನ ಅಲಂಕಾರ ನೋಡಲು ಬಹಳ ಸುಂದರವಾಗಿದೆ.

ಚಿಕ್ಕ ಚಿಕ್ಕ ಹೂಗಿಡಗಲ್ಲನ್ನು ಇಟ್ಟಿದ್ದಾರೆ ಈ ಗಿಡಗಲ್ಲಲ್ಲಿ ಹೂವುಗಳು ಬಹಳಷ್ಟು ಸುಂದರವಾಗಿ ಕಾಣುತ್ತವೆ.

ಒಂದು ಊರಿನಿಂದ ಮತ್ತೊಂದು ಊರಿಗೆ ವೇಗವಾಗಿ ಸಂಚಾರ ಗೊಳಿಸುವ ವ್ಯವಸ್ಥೆ ಇಲ್ಲಿದೆ ಇಲ್ಲಿ ಹಲವಾರು ಊರುಗಳಿಗೆ ಒಂದೇ ಸಮಯದಲ್ಲಿ ರೈಲುಗಳು ಸಂಚರಿಸುತ್ತವೆ.

ಇದು ಒಂದು ದಟ್ಟವಾದಂತಹ ಕಾಡು ಆಗಿದೆ ಈ ಕಾಡಿನ ಮಧ್ಯೆ ಮಣ್ಣಿನ ರಸ್ತೆ ಇದೆ.